ಅದು ಹೌದು ಅದು ಹೌದು decoration ಮಾಡ್ವಾ ನಾವೆಲ್ಲ. ಹಾ decoration ಎಲ್ಲಾ ಮಾಡ್ವಾ. ಅಲ್ಲಾ ಪುಗ್ಗ ಎಲ್ಲ ಕಟ್ಟಿ ಹಬ್ಬ ಇದೆಲ್ಲ ಮಾಡ್ಸಿ ಮಾಡ್ಬೇಕು.

ಆದ್ರೆ cake ಎಂತ ಮಾಡುದು cake ? ಅದು ಎಂಥ ನಮ್ಮ್ ಹತ್ರ ಎಂತ ಮಾರಯಾ. ನನ್ನ friend ಒಬ್ರು ಹೇಳಿದ್ರು.

ಎಂತ ಮನೆಯಲ್ಲಿ ಮಾಡುದು ಒಳ್ಳೆಯದ ಅಂತ. ಅಂದ್ರೆ ಸ್ವಲ್ಪ ಬೇರೆ ತರಹ ಇರ್ತದಲ್ಲ ಎಲ್ಲ ಈಗ ಅಂಗಡಿಯಲ್ಲಿ ತೊಗೊಂಡು ಬರುದಲ್ಲ.

ಹಾಗೆ ಮನೆಯಲ್ಲಿ ಒಂದು ಮಾಡಿದ್ರೆ ಒಳ್ಳೇದ್ ಇರ್ತದೆ ಅಂತ, ಸ್ವಲ್ಪ ಬೇರೆ ಸ್ವಲ್ಪ ವಿಶೇಷ ಇರ್ತದೆ ಅಂತ. ಹೌದೌದು ಹೌದು. ಅದು ಎಷ್ಟು height ಎಷ್ಟು ಮಾಡುದು ಅಂತ ಹೇಳಿ.

ಗಮತ್ತ್ ಮಾಡು ಅಂತ ಹೇಳಿ. ಅಷ್ಟೇ ಮತ್ತ್ ಏನ್ ಇಲ್ಲ. ಅಷ್ಟು height ದೆಲ್ಲಾ ಮಾಡುದಾದ್ರೆ ಅಂಗಡಿಗೆ ಕೊಡುದು ಒಳ್ಳೆದಾ ಅಂತ.

ಅದು ಹೌದ್ ಮಾರಯಾ ಅಷ್ಟು height ಎಲ್ಲಾ. ಅದೇ ಮತ್ತೆ ಅಲ್ಲಿ ಮತ್ತೆ ಸುಮ್ನೆ waste ಆಗ್ಬಾರ್ದಲ್ಲ.

ಅಲ್ಲ ಈಗ್ಲೇ ಬರ್ತಾರಾ ಇವ್ರು ರಾಘು ಮತ್ತೆ ಶರತ್ ಆ ನಾಗೇಶ್ ಎಲ್ಲಾ ಬರ್ತಾರಾ birthday ಗೆ? ಅವ್ರು ಬರ್ಬೋದಪ್ಪ ಅವ್ರು ಯಾವಾಗ್ಲು ಕರೆದ್ರೆಸ ಬರ್ತಾರೆ. ಮೊನ್ನೆ ಅವ್ರಿಗೆಸ call phone ಮಾಡಿರ್ಬೇಕು ಅವ್ನು.

ಹೌದೌದು ಅವ್ರು ಬರ್ತಾರೆ ಅವ್ರು ಇಲ್ಲೇ ಇದ್ದಾರೆ, ನಾನು ಕರ್ದು ಬರ್ತೇನೆ ಬೇಕಾದ್ರೆ. ನಾವು ಒಂದು group ಮಾಡಿ WhatsApp ಅಲ್ಲಿ group ಮಾಡಿ ಅದ್ರಲ್ಲಿ ಚರ್ಚೆ ಮಾಡ್ವ? ಅದೇ ಮಾಡ್ವ ಅದೇ ಅದೇ ಒಂದು ಎಲ್ಲಿ ಮಾಡುದು ಅಂತ ಇದು ಉಂಟಾ?

ಎಲ್ಲಿ ಗೊತ್ತಿಲ್ಲ ಮಾರಯಾ ಹೊರಗಡೆ ಮಾಡುದ ಅಥವಾ ಎಂತ ಮಾಡುದು ಮನೆಯಲ್ಲಿ ಮಾಡ್ವನಾ. ಮನೆಯಲ್ಲಿ ಮಾಡಿದ್ರೆ ಈ ಕೆಲವು ಜನ friends ಎಲ್ಲ ಬರುದು ಕಮ್ಮಿ ಮಾರಯಾ.

ಅದೇ ಹೊರಗಡೆ ನಮ್ದು ಎಲ್ಲಾದ್ರೂ ಒಂದು ground ಅಲ್ಲಿ ಎಲ್ಲಿಯಾದ್ರೂ ಮಾಡ್ವಾನ? ಹಾ ಮಾಡ್ಬೋದು ಸ್ವಲ್ಪ open stage ಹಾಕಿ. ಅದೇ ಅದೇ ಸ್ವಲ್ಪ open stage ಹಾಗೆ ಮಾಡಿ. ಸ್ವಲ್ಪ ಒಳ್ಳೆ ಒಳ್ಳೆ ಗಮತ್ತ್ ಎಲ್ಲ ಮಾಡ್ಬೋದಲ್ಲ sound ಎಲ್ಲಾ ಹಾಕಿ.

ಮತ್ತೆ ಅಲ್ಲಿ ಸುಮಾರ್ ಜನ ಹುಡುಗರೆಲ್ಲ ನಮ್ದು दोस्ती ಗಳಲ್ಲ ಸುಮಾರ್ ಜನಸ ಬರ್ಬೋದು ಅಲ್ಲಿ.

ಅದೇ ಅದೇ ತರ ಎಂತವ ಮಾಡ್ವ. ನೋಡ್ವ ನಾನು ಅವ್ರು ಶರತ್ ಅವರನ್ನು ಎಲ್ಲರನ್ನು ನಾ ಹಾಕ್ತೀನಿ WhatsApp ಗೆ.

ನಾವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಎಂತ ಅಂತ ನೋಡ್ವ ಜಾಸ್ತಿ time ಸಾ ಇಲ್ಲಾ ಅಲ್ಲಾ ಮಾರೇ? ಹಾ ಹೌದು ಸಮಯ ಇಲ್ಲಾ, ಹಾ ಸಮಯ ಸ್ವಲ್ಪ ಕಮ್ಮಿ ಉಂಟು. ಅದೇ ಅದೇ ಸಮಯ ತುಂಬಾ ಇದು ಉಂಟು. ನಾಡ್ದು ಸೋಮ್ವಾರ ಹೇಳಿದಲ್ಲ ಅವ್ನು. ಹೌದು ಇಪತ್ತ್ ಏಳಕ್ಕೆ. ಹೌದೌದು ಇಪತ್ತ್ ಏಳು ನಾಳೆ ಅಲ್ಲಾ ನಾಡ್ದಲ್ಲ ಮಾರಯಾ.

ಅದೇ ಅದೇ ಇವತ್ತು ನಾಳೆ ಎಂತಾದ್ರು ಮಾಡ್ಬೇಕು ಮಾರಯಾ. ನಾಳೆ ಬೆಳಗ್ಗೆ ನಾನು ಸ್ವಲ್ಪ ಹೊರಗಡೆ ಹೋಗ್ತಿದ್ದೇನೆ. ನಾಳೆ ಮದ್ಯಾನ ನಂತ್ರ ಆಯ್ತು.

ಇವತ್ತು ಸಂಜೆ ನಾನು free ಇದ್ದೇ, ನಾ free ಇದ್ದೇನೆ. ಹಾಗಾದ್ರೆ. ನಾನು ಹೇಳುದು ಎಂತ ಅಂದ್ರೆ ಅಲ್ಲಿ mobile ಅಲ್ಲಿ ನೋಡಿದಕ್ಕಿಂತ, ಒಂದು ಶರತ್ ಅವರನ್ನೆಲ್ಲ ಕರ್ದು ನಾವೇ ಹೇಗೆ ಒಂದು ಸೇರಿ ಒಂದು ಮಾತಾಡುದು ಒಳ್ಳೆಯದಲ್ಲ ಅಂತ. ಅದೇ ಅದೇ ಮಾತಾಡ್ವ ನಾಳೆ ಆಗುದಿಲ್ಲ. ನಾಳೆ ಮಾರಿ ಮಾರಯಾ. `

ನಾಳೆ ಆಗ್ಲಿಲ್ಲ ಇವತ್ತೇ ಆಗ್ಬೇಕ್ ಎಲ್ಲಾ. ಹಾ ಹಾ ಹಾ ಅದೇ ಇವತ್ತು ಸಂಜೆ ಸೇರಿ ಒಂದು ಮಾತಾಡ್ವ ಒಂದು ಸೆರ್ವಾ ಒಟ್ಟು ಸೇರಿ ಮಾತಾಡ್ವ. ಆಯ್ತಾಯ್ತು ಸರಿ ಸರಿ ಹಾಗೆ ಮಾಡ್ವ.

Okay okay ಆರಾಮ್ ಅಲ್ಲಾ ಮನೇಲಿ? ಹಾ ಮನೆಯಲ್ಲಿ ಎಲ್ಲಾ ಆರಾಮ್, ನಿಮ್ ಮನೆಯಲ್ಲಿ ಕೇಳ್ದೆ ಅಂತ ಹೇಳು ಆಯ್ತಾ? ಆಯ್ತ್ ಆಯ್ತ್ ನಿಮ್ ಮ್ಮನೇಲಿ ಎಲ್ರು ಬರ್ತಾರೆ ಹೇಗೆ, ನೀನು ಒಬ್ಬನೇ ಬರೋದಾ ಹೇಗೆ ನಾಡ್ದು ಹುಟ್ಟಿದ್ ಹಬ್ಬಕ್ಕೆ? ಮನೆಯಲ್ಲಿ ಆದ್ರೆ ಎಲ್ಲ ಬರ್ಬೋದು ಇಲ್ಲದಿದ್ರೆ ನಾನ್ ಒಬ್ಬನೇ ಬರುದು.

ಸರಿ ಸರಿ bye, bye, bye .

ಹಾ ಹೌದು. ಎಂತ ಮಾರ್ರೆ ಸುದ್ದಿ ಇಲ್ಲ ತುಂಬ ದಿನ ಆಯ್ತು. ನಿನ್ನದೇ ಸುದ್ದಿ ಇಲ್ಲ, ನನ್ನದೆಂತದು.

ನಾನ್ ಮನೆಗೆ ಬಂದೆ. Sakaleshpur.

ಮತ್ತೆ ಎಂತ ಗೊತ್ತಾ ನಾನ್ call ಮಾಡಿದ್ ಯಾಕ್ ಗೊತ್ತಾ?

ನಾಡ್ದು ಮೂವತ್ತೊಂದ್ನೇ ತಾರೀಕು free ಇದ್ದಿಯಾ ಅಂತ ಕೇಳಿಕ್ಕೆ.

ಆವತ್ತು free ಇದ್ದೇನೆ ಮಾರ್ರೆ ಎಂತ ವಿಷಯ?

ಎಂತಂದ್ರೆ, ನಾವೆಲ್ಲಾ ಒಂದು trip ಹೋಗುವ ಅಂತ plan ಹಾಕಿದ್ವಿ.

ನಾ ಬರ್ತೀನೆ ಮಾರ್ರೆ ನಾನ್ ready ಇದ್ದೇನೆ.

ಆಗ್ಬೋದು ಯಾರಿದ್ದಾರೆ ಮತ್ತೆ ಬೇರೆ?

ಅದೇ ಇವರನ್ನೆಲ್ಲಾ ಕೇಳ್ಬೇಕು ಸಾಕ್ಷತ್, ಸರ್ವೇಶ್, ಸೌರವ್ ಅವರನ್ನೆಲ್ಲ ಕೇಳ್ಬೇಕ್.

ಯಾರು ನಾವು boys ಮಾತ್ರಾನಾ ಅಲ್ಲ class ಅಲ್ಲಿ full ಯಾರಾದ್ರೂ ಆಗ್ತದೆ, ಅವರು ಬಂದ್ರೆ ಬರ್ಲಿ ಓಹ್ ಒಂದು ದಿನಕ್ಕೆ ಆಹ್? ಬೆಳಿಗ್ಗೆ ಹೊರಟ್ರೆ ಒಂದು ನಾಲ್ಕ್ರಿಂದ ಐದು place cover ಆಗುವಾಗೆ ಹೋಗ್ಬೇಕು ಅಷ್ಟೇ.

ಸ್ಥಳ ಅಂದ್ರೆ, ನಾನ್ ಈಗ ನೋಡಿದ್ದು ಈಚೆ ಸಕ್ಲೇಶ್ಪುರ side ಬರುವಾಂತ.

ಈಗ ಚಂದ ಚಳಿ ಎಲ್ಲ ಇದೆಯಲ್ಲಾ fog ಎಲ್ಲಾಇರ್ತದೆ ಬೆಳಿಗ್ಗೆ ಅಹ್.

ಹಾ, ಬಿಸ್ಲೇ ಎಲ್ಲಾ ಉಂಟಲ್ಲ ಈಗ ಒಳ್ಳೆ ಚಂದ ಇರ್ತದೆ ಮತ್ತೆ ಎಲ್ಲ. View ಚೆನ್ನಾಗಿರುತ್ತೆ ಬೆಳಿಗ್ಗೆ ಬೆಳಿಗ್ಗೆ.

ಅಂದ್ರೆ ನೀನ್ ಈಗ Sakleshpura ಅಲ್ಲಿ ಇದ್ದೀಯಲ್ಲ, ಅಂದ್ರೆ ನೀನು ಎಲ್ಲಿ ಬರ್ತಿ ಈಗ?

ನನ್ಗೆ ಪುತ್ತೂರಿಗೆ ಬರ್ಲಿಕ್ಕೆ ಇದೆ ನಾಡ್ದು ಹಾಗೆ ಅಲ್ಲೇ stay ಆಗಿ ಹೊರಡುವಾಗ ಒಟ್ಟಿಗೆ ಹೊರಟು ಮತ್ತೆ ಈಚೆ ಬರ್ಬೋದಲ್ಲ. ಓಹ್ ಓಹ್ ಓಹ್ ಯಾರತ್ರ?

ಸ್ಸಾಕ್ಷಿತ್ ಹತ್ರ ಕೇಳಿದ್ದೇನೆ ಈಗ ಬೆರೆವರತ್ರೆಲ್ಲ ಕೇಳಿ ನೋಡ್ಬೇಕಷ್ಟೆ. ಈಗ ಸರ್ವೇಶ್, ನಿಖಿಲ್ ಅವರನ್ನೆಲ್ಲ ಕೇಳಿ ನೋಡುವ ಅವರು ಬಂದ್ರೆ ಸ್ವಲ್ಪ help ಆಗ್ತದೆ cam ಎಲ್ಲ photo ಗೆಲ್ಲ ಬೇಕಾಗ್ತದೆ.

ಹಾ bus ಮಾಡುದಾ ಈಗ TT ಮಾಡುದಾ? bus ಆದ್ರೆ ಒಂದು ನಲ್ವತ್ರಿನ್ದ ಐವತ್ತು ಜನ ಬೇಕಾಗ್ತದೆ. ಬೇಕಾಗ್ಬೋದು ಬೇಕಾಗ್ಬೋದು. TT ಆದ್ರೆ. ಒಂದು ಇಪ್ಪತ್ತು ಜನ ಆಗ್ಬೋದು. ಒಂದು ಇಪ್ಪತ್ತು ಹತ್ತು ಮಂದಿ ಎಲ್ಲ ಸಿಗ್ಬೋದು ಹದ್ನೈದು ಮಂದಿ ಎಲ್ಲ?

ಹಾ ಈಗ ಅಷ್ಟು ಜನನ ಕೊಡಿಸ್ಬೇಕಲ್ಲಾ ಎಲ್ಲಾ ಮನೆಯಲ್ಲಿ ಇರ್ತಾರೆ, ತುಂಬ ಜನ ಮನೆಗೆಲ್ಲ ಹೋಗಿರ್ತಾರೆ.

ಅದ್ರಮೇಲೆ ಯಾವುದಂತ decide ಮಾಡುವ. ಈಗ ಎಷ್ಟು ಜನ ಹೊರಾಡ್ತಾರೆ ಅಂತ ಕೇಳಿ ನೋಡುವ ಒಂದು call ಮಾಡಿ, ನೀನ್ ಸ್ವಲ್ಪ ಜನನ ವಿಚಾರಿಸು. ಅವರೆಲ್ಲ ಬರುವರುಈಗ ಬೇರೆವರು ಬೇಕಲ್ಲ ಒಂದು ಅಹ್ ಹತ್ತು ಜನ ಪಕ್ಕ ಬರ್ತಾರೆ ಇನ್ನು ಉಳಿದವರು ಬೇಕಲ್ಲಾ

ಈಗ ಎಷ್ಟಾಗ್ಬೋದು ಒಂದು ಗಾಡಿಗೆ rate ?

ನಾವು last time ಬೇರೆ side ಎಲ್ಲಾ ಹೋಗಿದ್ವಲ್ಲ ಒಂದು eight hundred ಎಲ್ಲ ಆಗಿತ್ತು ಹಾ.

ಅಂದ್ರೆ ಗಾಡಿಯ ಹಣವನ್ನು ನಾವೇ ಕೊಟ್ರೆ ಆಯ್ತು ಒಮ್ಮೆ ಎಲ್ಲರೂ ಸೇರಿ.

ಹಾ. ಹಾ, ಯಾವುದು plan ಇಲ್ವಾ ಅಂದಾಜು ಎಷ್ಟಾಗ್ಬೋದು ಅಂತ?

ಅಂದಾಜಿ ನನಗಿಲ್ಲ ಮಾರ್ರೆ ನಾನಂದ್ರೆ ಹೋಗಿದ್ದೇನೆ ಆದ್ರೆ ಖರ್ಚು ನಂಗ್ ಅಷ್ಟು ಗೊತ್ತಿಲ್ಲ.

ಹಾ, ಒಂದು ಸಾವಿರದೊಳಗೆ ಆಗ್ಬೋದು ನೋಡುವಾ.

ಅವರ್ನೆಲ್ಲ ಕೇಳಿ ನೋಡುವಾ ಸಾವಿರದೊಳಗೆ ಆಗ್ಬೋದು ಜಾಸ್ತಿ places ಇಲ್ಲ ಅಲ್ಲ ನಾಲ್ಕೈದು places ಅಲ್ಲಾ.

ಇನ್ನು next ಯಾವಾಗ್ಲೂ ಸಿಗಲಿಕ್ಕಿಲ್ಲ, ಇದು last time ಮತ್ತೆ ಎಲ್ಲ ದೂರ ದೂರ education ಗೆಲ್ಲ ಹೊರಗಡೆಹೋದ್ರೆ ಆಮೇಲೆ ಯಾರು ಸಿಗಲ್ಲ.

ಇನ್ನೊಂದು ಸತ್ತಿ ಕೇಳಿ ನೋಡುವಾ ಸರಿ ಆಯ್ತು ಮತ್ತೆ ನಾನ್ ಅವರತ್ರ call ಮಾಡಿ ಮತ್ತೆ ಮಾಡ್ತೇನೆ ಅವರತ್ರ ಕೇಳಿ ನೋಡಿ.

ಹಾ ಹಾ ಸರಿ ಆಯ್ತು bye .

ನಾನು ನರೇಗಾದಲ್ಲಿ ಕೆಲಸ ಮಾಡುತ್ತಿದ್ದೇನೆ0 ನರೇಗದ ಬಗ್ಗೆ ಹೇಳಬೇಕಾದರೆ ಮೊದಲಿಗೆ ನಾವು ಪಂಚಾಯತಿಗೆ ಹೋಗ್ಬೆಕು. ಅಲ್ಲಿ ನಾವು ಹೇಳಬೇಕು ಅಲ್ಲಿ ನಮ್ಮ ಹೆಸರನ್ನು ನೋಂದಾಯಿಸಬೇಕು ಅಂತ ಹೆಸರು ನೋಂದಾಯಿಸಲಿಕ್ಕೆ Aadhaar card ಮತ್ತೇ. Card xerox ಮತ್ತೆ bank ನ pass ಪುಸ್ತಕದ xerox ಮತ್ತೆ ಎರಡು photo ಆ ಎಲ್ಲಾ ಕೊಟ್ಟು ಬರ್ಬೇಕು ಆಮೇಲೆ. ಇದನ್ನು ಮತ್ತೆ ನಮ್ಮ phone number ಎಲ್ಲ ಕೊಡ್~ ನಮ್ಮ phone number ಕೊಡ್ಬೇಕು. ಇದನ್ನು ಪಂಚಾಯ್ತಿಗೆ ಕೊಟ್ಟು ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ನೋಂದಾಯಿಸಿದ ನಂತರ ನಮಗೆ ಒಂದು job card ಅನ್ನು ಕೊಡ್ತಾರೆ.

ಆ job card ಅನ್ನು ನಾವು ನಮ್ಮ ಹತ್ತಿರವೇ ಇಟ್ಟ್ಕೊಳ್ಬೇಕು ಈಗ ಕೆಲಸದ ಬಗ್ಗೆ ಹೇಳ~ ಮಾ~ ಮಾತಾಡಬೇಕಂದ್ರೆ.

ಕೆಲಸ ಅಂದ್ರೆ ತೋಡು ಹೂಳೆತ್ತುವುದು, ಬಾವಿ ರಚನೆ, ಗೊಬ್ಬರ ಗುಂಡಿ, ಕೋಳಿಗೂಡು ಮತ್ತೆ ಬಚ್ಚಲು ಗುಂಡಿ, ಹಟ್ಟಿ ರಚನೆಗೆ ಮತ್ತೆ ಮನೆ ನಿಮಾರ್ಣಕ್ಕೆ ಹೀಗೆ ಹಲವಾರು ಕೆಲಸವನ್ನು ಕೊಡ್ತಾರೆ.

ಈಗ ತೂಡು ತೋಡು ಹೂಳೆತ್ತುವುದು ಎಂದರೆ ಹಲವಾರು ಕಡೆಗಳಲ್ಲಿ ಚರಂಡಿಗಳು ಚರಂಡಿಗಳಿರ್ತವೆ ಮಳೆಗಾಲದಲ್ಲಿ ಈ ಚರಂಡಿಗಳಲ್ಲಿ ನೀರು ನಿಂತು ಹೋಗ್ತದೆ.

ನೀರೆಲ್ಲಾ ಸರಾಗವಾಗಿ ಹೋಗುದಿಲ್ಲ ಅದನ್ನು ನಾವು ಒಬ್ಬೊಬ್ಬ ಒಬ್ಬೊಬ್ಬರೆ ಮಾ~ ಹೋಗಿ. ಮಾಡುವ ಕೆಲಸ ಅಲ್ಲ ನಾವು ಹತ್ತು ಮಂದಿ ಹೆಂಗಸರು ಒಂದು ಗುಂಪು ಮಾಡ್ತೇವೆ.

ಹತ್ತು ಮಂದಿ ಹೆಂಗಸರಿಗೂ ಅವರವರ job card ಅಂತ ಇರ್ತದೆ.

ನಮಗೆ ಆವಾಗ ಎಂಬತ್ತು ರೂಪಾಯಿ ಕೂಲಿ ಇದ್ದಿದೆ ಆಮೇಲೆ ಎರಡು ವರ್ಷ ಹೋದ ಮೇಲೆ ನೂರು ರೂಪಾಯಿ ಕೊಡ್ತಾ ನೂರ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ.

ಹಾಗೆ ಜಾಸ್ತಿ ಜಾಸ್ತಿಯಾಗಿ ಈಗ ನಮಗೆ ವರ್ಷದಲ್ಲಿ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ.

ಕೊಡ್ತಾ ಇದ್ದಾರೆ ಈ ವರ್ಷದಲ್ಲಿ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಮಗೆ ನರೇಗಾದಲ್ಲಿ ವರ್ಷದ ವರ್ಷವಿಡಿ ಕೆಲಸವಿರುವುದಿಲ್ಲ. ಒಂದು ವರ್ಷದಲ್ಲಿ ಮೂರು ತಿಂಗಳಲ್ಲಿ ಮೂರು ಮೂರು ತಿಂಗಳ ಕೆಲಸ ಒಂದು ವರ್ಷಕ್ಕೆ ನರೇಗದ ಕೆಲಸ.

ಅಂದ್ರೆ ಒಂದು ಅರವತ್ತು ಅರವತೈದು ಪ್ರಾಯದವರೆಗೆ ಮಾಡುವಂತಹ ಕೆಲಸ ಆ~ ಅಂದರೆ ಅವರಿಗೆ ಜಾಸ್ತಿ ಕೆಲಸ ಎಲ್ಲಾ ಮಾಡಲಿಕ್ಕೆ ಆಗುದಿಲ್ಲ. ಅವರಿಗೆ ಎಷ್ಟು ಕೆಲಸ ಆಗ್ತದೆ ಅಷ್ಟು ಕೆಲಸ ಮಾಡಿಕೊಂಡು ಹೋಗ್ತಾರೆ ಮತ್ತೆ ಮೊದಲು ಕೆಲಸ ಶುರು ಮಾಡುವಾಗ ನಮಗೆ ಹಾರೆ ಪಿಕ್ಕಾಸು, ಕತ್ತಿ, ಬುಟ್ಟಿ ಎಲ್ಲಾ ಪಂಚಾಯತಿನ ಮೂಲಕವೇ ಕೊಡ್ತಾ ಕೊಡ್ತಾ ಇದ್ದಾರೆ. ಆದರೆ ಈಗ ಹಾಗಲ್ಲ ನಮ್ಮ ಖಾತೆಗೆ ನಾವು ಕೆಲಸ ಮಾಡಿದ ಹಣ ಕಳಿಸುತ್ತಾರೆ. ಅದರಲ್ಲಿ ಹತ್ತು ರೂಪಾಯಿ ಜಾಸ್ತಿ ಹಾಕಿ ಕಳಿಸಿ ಕೊಡುತ್ತಾರೆ ಅಂದ್ರೆ ನಮಗೆ ಒಂದು ದಿನದ ಕೂಲಿ ಇನ್ನೂರ ತೊಂಬತ್ತೊಂಬತ್ತು ಅದಕ್ಕೆ ಹತ್ತು ರೂಪಾಯಿ ಜಾಸ್ತಿ ಸೇರಿಸಿ ಮುನ್ನೂರ ಒಂಭತ್ತು ರೂಪಾಯಿ ಕಳಿಸಿಕೊಡ್ತಾರೆ.

ನಾವು ಬೆಳಿಗ್ಗೆ ಒಂಭತ್ತು ಗಂಟೆಗೆ ಮನೆಯಿಂದ ಹೊರಡ್ತೀವಿ ಕೆಲವೊಂದು ಕೆಲಸದ ಸಲ ದೂರ ಇರ್ತದೆ ನಮಗೆ ನಡೆದುಕೊಂಡೆ ಹೋಗ್ಲಿಕ್ಕೆ .